ಮತ್ತು ಇದು ನೋಡಲು ತುಂಬಾ ಸುಂದರವಾಗಿದೆ ಇದು ತುಂಬಾ ಹಳೆಯದು ಮತ್ತು ಇದು ಕಲ್ಲಿನದ್ದು ಎಂದು ಕಾಣಬಹುದು .

ಚಿತ್ರದಲ್ಲಿ ನೊಡಬಹುದು ಪ್ರಗತಿ ಬುಕ್ ಸೆಲ್ಲರ್ಸ್ ಅಂದರೆ ಇದು ಒಂದು ಬುಕ್ ಸ್ಟಾಲ್ ಆಗಿರಬಹುದು ಮತ್ತೂ ಒಂದರಿಂದ ಅತ್ತನೇ ಕ್ಲಾಸ್ ವರಗೆ --

ಬಳ್ಳಾರಿ ಇದು ನೋಡೋಕ್ ಕಲ್ಲಿನಿಂದ ಕಟ್ಟಿದೆ ಮತ್ತು ನೋಡಲು ಸುಂದರವಾಗಿದೆ ಇದು ಹಳೆಯ ಕಾಲದ ಮನೆ ಮತ್ತು ಇಲ್ಲಿ ಎಲ್ಲ ಹುಲ್ಲುಗಳು ಬೆಳದಿದೆ --

ಬಾಲ್ ಮೈದಾನ ಫುಟ್ ಬಾಲ್ ಮೈದಾನ ಎಂದು ಬರೆದಿದೆ ಮತ್ತು ನೋಡಲು ತುಂಬಾ ಸುಂದರವಾಗಿದೆ ಆಟೋ ಕೂಡ ಒಬ್ಬ ವ್ಯಕ್ತಿ ಓಡಿಸುತ್ತಿದ್ದಾನೆ ಎಂದು ಕಾಣಬಹುದು .

ಮತ್ತು ಗಾಜು ಸಮಾನುಗಳಿವೆ ಮತ್ತು ಮಿರರ್ ಗಳಿವೆ ಅದನ್ನು ನಾವು ನಮ್ಮ ಮಕವನ್ನು ನೋಡಬಹುದು ಎಂದು ಚಿತ್ರದಲ್ಲಿ ಗಮನಿಸುತ್ತೇವೆ.

ಈ ಚಿತ್ರದಲ್ಲಿ ನ್ನವು ಕಾಣಬಹುದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತಲೆ ಕೂದಲನ್ನು ಕತ್ತರಿಸುತ್ತಿದ್ದಾನೆ ಎರಡು ಸೀಟುಗಳು ಇವೆ ಮತ್ತು ಲೈಟ್ ಗಳು ತುಂಬಾ ಬೆಳಕನ್ನು ಕೊಡುತ್ತಿದೆ.

ಅವನೂ ನಿಂತುಕೊಂಡಿದ್ದಾನೆ ಮತ್ತು ಇನ್ನೊಬ್ಬನು ಕೂತುಕೊಂಡಿದ್ದಾನೆ ಅವನು ಸೀಟಿನ ಮೇಲೆ ಕೂತುಕೊಂಡಿದ್ದಾನೆ ಮತ್ತು ಮುಂದೆ ಮಿರರ್ ಇದೆ ಅಂತ ನಾವು ಈ ಚಿತ್ರದಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಕಾಣಬಹುದು ಇದು ಒಂದು ಬುಕ್ ಸ್ಟಾಲ್ ಏಕೆಂದರೆ ಒಬ್ಬ ವ್ಯಕ್ತಿ ಬುಕ್ಕು ತೆಗುದು ಕೊಂಡು ನೋಡುತಿದಾನೆ ಚೆನ್ನಾಗಿ ಇದೆ ಇಲ ಎಂದು ಮತ್ತು ಆ ಬುಕ್ ಅನ್ನು ತೆಗುದು ಕೊಂಡು ಹೋಗಿ ಅಲ್ಲಿ ಕೊಟ್ಟರೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ತುಂಬಾ ತರಹದ ಪಕ್ಷಿಗಳಿವೆ ಮತ್ತು ನೋಡಲು ತುಂಬ ಸುಂದರವಾಗಿದೆ ಇವು ಉಲ್ಲೆನ ನೀರಿನಲಿ ಇವೆ .